ಈ ಚಿತ್ರದಲ್ಲಿ ಒಂದು ಕಟ್ಟಡವು ನೋಡಲು ಕಾಣಬಹುದು ಅದು ಬಿಳಿ ಬಣ್ಣದಿಂದ ಕೂಡಿದೆ.

ಆ ಬೈಕ್ ಗಳಲ್ಲಿ ಒಂದು ಡುಕಾಟಿ ಬೈಕ್ ಇದೆ ಅದು ಕೆಂಪು ಬಣ್ಣದಿಂದ ಕೂಡಿದೆ ಇನ್ನೊಂದು ಆರ್ ಎಕ್ಸ್ ಬೈಕ್ ಅನ್ನ ನಿಲ್ಲಿಸಿದ್ದಾರೆ.

ಮತ್ತು ಒಂದು ಬಿಳಿ ಬೋರ್ಡ್ ಸಹ ಇದೆ ಮತ್ತು ಅನೇಕ ಫ್ಯಾನ್ಗಳು ಮತ್ತು ಸಿ_ಸಿ_ಟಿ_ವಿ ಕ್ಯಾಮೆರಾ ಗಳು ಇನ್ನಿತರ ವಸ್ತುಗಳನ್ನ ಇಟ್ಟಿದ್ದಾರೆ.

ಮತ್ತು ಈ ಕೊಠಡಿಯ ಕೋಣೆಯು ನೀಲಿ ಬಣ್ಣದಿಂದ ಕೂಡಿದೆ.

ಈ ಚಿತ್ರದಲ್ಲಿ ನಮಗೆ ನೋಡಲು ಒಂದು ಕಟ್ಟಡವು ಕಾಣಿಸಬಹುದು.

ಮತ್ತು ಇಬ್ಬರು ವ್ಯಕ್ತಿಗಳು ಕಾರನ್ನ ನೋಡುತ್ತಿದ್ದಾರೆ.

ಮತ್ತು ಒಂದು ಗಿಡವನ್ನು ನೆಟ್ಟಿದ್ದಾರೆ ಮತ್ತು ಇನ್ನಿತರ ಜನರು ಆ ಬೇಕರಿ ಒಳಗೆ ಏನ್ನನೋ ಖರೀದಿಸುತ್ತಿದ್ದಾರೆ.

ಈ ಚಿತ್ತದಲ್ಲಿ ಅನೇಕ ಗಿಡ ಮರಗಳನ್ನ ನೋಡಲು ಕಾಣಬಹುದು ಮತ್ತು ಒಂದು ರಸ್ತೆಯು ಇದೆ.

ಆ ರಸ್ತೆಯ ಮೇಲೆ ಅನೇಕ ಜನರು ಓಡಾಡುತ್ತಿದ್ದಾರೆ ಹಾಗು ಮರದಿಂದ ಮಾಡಿರುವ ಮೇಜುಗಳನ್ನು ಇಟ್ಟಿದ್ದಾರೆ.

ಈ ಕಟ್ಟಡದ ಪಕ್ಕ ಇನ್ನೊಂದು ಕಟ್ಟಡವಿದೆ ಅದು ಬಿಳಿ ಬಣ್ಣದಿಂದ ಕೂಡಿದೆ.

ಈ ಚಿತ್ರದಲ್ಲಿ ನಮಗೆ ನೋಡಲು ಒಂದು ಗುಡ್ಡ ಕಾಣಿಸಬಹುದು.